ಈಗಿನ್ ಕಾಲ್ದಾಗ ಗುಡಿಗಳನ್ನು ಕಟ್ಟ್ಸಿರೋವೆಲ್ಲ ಹಳೆ ಕಾಲದಲ್ ಗುಡಿಗಳನ್ನು ಕಟ್ಟಿರೋವನ್ನ ನೋಡಕ್ಕೆ ಕಣ್ಣಿಗೆ ಎಷ್ಟು ಇಂಪಾಗಿ ಕಣ್ತಾವೇ ಗೊತ್ತ. ಆಹ್ಹ್ಹ್ ಇವಾಗ ಕಾಲದಲ್ಲಿ ನಾವು ಬರಿಯ ಇಪ್ಪತ್ ನಾಲ್ಕು ಗಂಟೆ ಮೊಬೈಲ್ ನೋಡ್ಕಂತಾ ಕುಂತ್ಕೊಂಡು ನೋಡ್ತಿವಿ ಮನೆಗ .

ಮನುಷ್ಯರು ಚೆನ್ನಾಗಿ ಗ್ರಂಥಾಲಯ ಆ ಗ್ರಂಥಾಲಯದಲ್ಲಿ ಎಲ್ಲ ಬುಕ್ಸ್ ಗಳು ಸಿಗ್ತವೆ.

ಅವಾಗಿನ್ ಕಾಲದಲ್ ಗುಡಿಸಿಲುಗಳು ಎಷ್ಟು ಚೆಂದ ಇರ್ತ್ತಿದ್ವಿ ಇವಾಗ ಆ ಮೂರೂ ಅಂತಸ್ತು ನಾಲ್ಕು ಅಂತಸ್ತು ಬಿಲ್ಡಿಂಗ್ ಗಳು ಕಟ್ಟಿಸಿ--

ನಮಗೆ ಯಾವ್ದು ಬೇಕು ಅದೆಲ್ಲ ತಗೋಬಹುದು ಅದರಾಗ. ಯಾವ್ ಐಟಂ ಸೋಪು ಹ್ಮ್ಮ್ಮ್ ಶಾಂಪೂ ಸ ಎಲ್ಲ ಸಿಗ್ತವ ಅದರಾಗ.

ಯಾವದೇ ಫ್ಯಾಂಕ್ಷನ್ ಬರ್ಲಿ ಎಲ್ಲ ಸ್ಕಾಲರ್ ಶಿಪ್ ಕೊಡತ್ತಾರೆ ಎಲ್ಲ.--